ಏನ್ ತುಂಬಿತ್ತು ಅಂತ್ತೀರಾ ಯಪ್ಪಾ ಸಖತ್ ಆಗ ಕಾಣ್ತಿತ್ತು ಮಾತ್ರ.

ಕೋರ್ಸ್ ಗಳಿಗಂತ ಮಾಡಿರ್ತ್ತಾರೆ ಒಂದ್ ಇಪ್ಪತ್ತ್ ಐದು ಸಾವಿರದಿಂದ ಮೂವತ್ತು ಸಾವಿರ ಫೀಸ್ ಗ್ಯಾರಂಟಿ .

ಅದೇ ದೊಡ್ಡ್ ಚರ್ಚ್ ಅಂದ್ರೆ ಬಿ ಹೆಚ್ ರೋಡ್ ದೆ ಸೇಕ್ರೆಡ್ ಹಾರ್ಟ್ ಚರ್ಚ್ ಅಂತ ಸಖತ್ ದೊಡ್ಡ್ಡೆ ನಂ ಸ್ಕೂಲ್ ಇಂಗ್ ಮಾಡಿದ್ದು ಅಲ್ಲೇ ಸೇಕ್ರೆಡ್ ಹಾರ್ಟ್ ಅಲ್ಲೇ.

ಯಪ್ಪಾ ಆನ್ ಆ ಡಾರ್ಕ್ಸ್ಕಿನ್ ಹೋಗದಿಕ್ಕೆ ಎಸ್ಟ್ ಟೈಮ್ ಆಗುತ್ತೆ ಅಂದ್ರೆ ಅದರ್ ಬದಲು ಈ ಹೊಳೆ ಕೆರೆಯೆಲ್ಲ ಇಜ್ ಕಲಿಯೋಕ್ಕೆ ಬಹಳ ಒಳ್ಳೇದ್ ನೋಡು.

ಬೈಕ್ ಲ್ ಮಳೆಗಾಲದಲ್ಲಿ ಮಾತ್ರ ಹೋಗಕ್ಕೆ ಆಗೋಲ್ಲ ನಾವು ಒಂದ್ ಸತಿ ಮಳೆಗಾಲದಲ್ಲಿ--

ಅಲ್ಲ್ ಎದ್ರುಗಡೆ ರಾಗಿ ಜಡ್ರ್ ಲೊಂದ್ ಹಳ್ಳ ಇದೆ ಆ ಹಳ್ಳದಲಂತೂ ಮಳೆ ಬಂದ್ರೆ ಸಾಕು ನಾವು ಮೀನ್ ಹಿಡಿಯೋಕ್ ಅಂತು ಹೋಗೆ ಹೋಗ್ತಿವಿ.

ನಮ್ಮ್ ಗದ್ದೇಲಿ ಈ ಸತಿ ನೀರ್ ಹಿಡ್ದ್ ಇಟ್ಟಿದೀವಿ.

ಗಾಡಿಗಳನ್ನ ಡಿಸಿಪ್ಲೀನ್ ನಾಗ್ ಒಂಥರಾ ಲೈನ್ ನಾಗ್ ನಿಲ್ಸಲ್ಲ ಒಟ್ರಾಸಿ ಹಿಂದೆ ಮುಂದೆ ನಿಲ್ಸ್ತಾರೆ.ವ್ಹಏಏಏ--

ಪಾಪ ಬಾಳ ಕಷ್ಟ ಪಡ್ತರ್ ಆದ್ರೆ ಆಹ್ಹ್ ಇಂಜಿನಿಯರ್ ಇರ್ತಾರೆ ಅಲ ಅವರ್ ಮಾತ್ರ ಸಖ್ಖತ್ ದುಡ್ಡ್ ಮಾಡ್ತರ್ ಮಾತ್ರ.

ನನಿಗೆ ಮ್ಯಾಗಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಯಾಕೇಂದ್ರೆ ಈ ಸಂಜೆಯೆಲ್ಲ ಈಗ ಮಧ್ಯಾಹ್ನ ಊಟ ಗಿಟ ಮಾಡ್ ಮಲ್ಕೊಂಡು ಸಂಜೆಯಲ್ಲ ಕ್ರಿಕೆಟ್ ಗ್ರಿಕೆಟ್ ಆಟ ಎಲ್ಲ ಆಡ್ಕೊಂಡು ಬಂದಾಗ--